ಆಫೀಸ್ ನ ಕ್ಯಾಬಿನ್ ಗೆ ಭೂಪಟವನ್ನು ತಗಲು ಹಾಕಿದ್ದಾರೆ ಎ_ಸಿ ಯನ್ನು ಅಳವಡಿಸಿದ್ದಾರೆ.

ನೀಲಿ ಹಾಗೂ ಬಿಳಿ ಬಣ್ಣದ ಹೊಸ ಕಾರುಗಳು ನಿಂತಿವೆ.

ಅಲ್ಲಿ ಐದು ಜನ ವ್ಯಕ್ತಿಗಳು ನಿಂತಿದ್ದಾರೆ.

ಚರ್ಚ್ನ ಫಾದರ್ ಬಿಳಿ ಕೆಂಪು ಮತ್ತು ಬಂಗಾರದ ಕಲರ್ ಬಟ್ಟೆಯನ್ನು ಧರಿಸಿದ್ದಾರೆ.

ಒಬ್ಬ ವ್ಯಕ್ತಿ ಗಾಜಿನ ಬಳಿ ನಿಂತಿದ್ದಾನೆ.

ನಾಮಫಲಕ ಕೆಂಪು ಮತ್ತು ಬಿಳಿ ಮಿಶ್ರಿತವಾಗಿದೆ ವೆಲ್ಕಮ್ ಎಂದು ಬರೆದಿದ್ದಾರೆ.

ಒಬ್ಬ ವ್ಯಕ್ತಿ ನಿಂತಿದ್ದಾನೆ ಲೈಟ್ ಅನ್ನು ಹಾಕಿದ್ದಾರೆ.

ವಿದ್ಯಾರ್ಥಿಗಳು ಬ್ಯಾಗನ್ನು ಹಾಕಿಕೊಂಡು ಎಲ್ಲಾ ಕಡೆ ನಿಂತಿದ್ದಾರೆ.

ನೀಲಿ ಗುಲಾಬಿ ಬಿಳಿ ಬಣ್ಣದ ಬಟ್ಟೆಯಿಂದ ವಿದ್ಯಾಲಯವನ್ನು ಅಲಂಕರಿಸಿದ್ದಾರೆ.

ಮೀನುಗಳನ್ನು ಕಟ್ ಮಾಡಿ ಟೇಬಲ್ ಮೇಲೆ ಇಟ್ಟಿದ್ದಾರೆ.

ನೀಲಿ ಕಲರ್ ನಲ್ಲಿ ನಾಮಫಲಕವನ್ನು ಹಾಕಿದ್ದಾರೆ.

ಎರಡು ಬೈಕ್ ಗಳು ಬ್ಯಾಂಕ್ ನ ಮುಂದೆ ನಿಂತಿದೆ.

ಮೆರೂನ್ ಮತ್ತು ವೈಟ್ ಕಲರ್ನ ಸಂಗೀತವಾದ್ಯ ಹಾರ್ಮೋನಿಯಂ ಇದೆ.

ಪಕ್ಕದಲ್ಲಿ ಸ್ಕೇಲ್ ಚೇಂಜರ್ ಹಾರ್ಮೋನಿಯಂ ಇದೆ.

ಹಿಂದೆ ಗೋಡೆಗೆ ಮರದ ಪಟ್ಟಿಗಳನ್ನು ಒರಗಿಸಲಾಗಿದೆ.

ಬಾಳೆ ಎಲೆಯನ್ನು ಇಟ್ಟು ಊಟವನ್ನು ಜೋಡಿಸಿದ್ದಾರೆ.

ಪಲ್ಯ ಮೊಸರು ಸಾಂಬಾರ್ ರೈಸ್ ಇನ್ನೂ ಮುಂತಾದ ಐಟಂ ಅನ್ನು ಜೋಡಿಸಿದ್ದಾರೆ.

ಗೋಡೆಯ ಮೇಲೆ ಮೀನುಗಳು ನೀರಿನಲ್ಲಿ ಇರುವ ಹಾಗೆ ಫೈಟ್ ಅನ್ನು ಮಾಡಿಸಿದ್ದಾರೆ.

ಕಪ್ಪು ಬಣ್ಣದ ಪಟ್ಟಿ ಮತ್ತು ಗ್ಲಾಸ್ ನಿಂದ ಆವೃತವಾದ ರೆಸ್ಟೋರೆಂಟ್ ಒಳಗೆ ಕರ್ಟನ್ ಗಳನ್ನು ಹಾಕಿದ್ದಾರೆ.

ಇಲ್ಲಿ ಬಿಳಿ ಕಲರ್ ನ ಬೋರ್ಡ್ ಇದೆ ಅಕ್ಷರಗಳಲ್ಲಿ ಬರೆದಿದ್ದಾರೆ.

ಡಸ್ಟ್ ಬಿನ್ ಅನ್ನು ಇರಿಸಿದ್ದಾರೆ ನೆಟ್ ಅನ್ನು ಕಟ್ಟಿದ್ದಾರೆ.

ನೀಲಿ ಕಲರ್ ನ ಐರನ್ ಶೀಟ್ ಅಂಗಡಿಯ ಮುಂದೆ ಹಾಕಿದ್ದಾರೆ.

ಅಂಗಡಿಯ ಲೈಟ್ ಹಾಕಿದ್ದಾರೆ ತೋರಣ ಕಟ್ಟಿದ್ದಾರೆ.

ಕಲ್ಲುಗಳ ಮೇಲೆ ಮರದ ಪಟ್ಟಿಗಳನ್ನು ಇಟ್ಟು ಗಿಡಗಳನ್ನು ಜೋಡಿಸಿದ್ದಾರೆ.

ಬ್ಯಾಂಕ್ ನ ಮುಂದೆ ಮರದಿಂದ ಮಾಡಿದ ಒಂದು ಕಲಾಕೃತಿ ಇದೆ.

ನಾಮಫಲಕ ಕಪ್ಪು ಬಣ್ಣ ಮತ್ತು ಬಿಳಿ ಅಕ್ಷರಗಳಲ್ಲಿದೆ.

ಎಬಲ್ ಕೇಸರಿ ಮತ್ತು ಬುಡು ಕಲರ್ ಮಿಸ್ಶಿತವಾಗಿದೆ.

ರಸ್ತೆಯ ಅಂಚಿನಲ್ಲಿ ಒಂದು ನೀಲಿ ಕಲರ್ ನ ತಳ್ಳುವ ಕೈಗಾಡಿ ಇದೆ.

ನಾಲ್ಕು ಜನ ವಿದ್ಯಾರ್ಥಿಗಳು ಬರೆಯುತ್ತಾ ಕುಳಿತಿದ್ದಾರೆ ಅವರ ಮುಂದೆ ಬಿಳಿ ಕಲರ್ ನ ಬುಕ್ಸ್ ಇವೆ.

ವಾಹನ ಪರೀಕ್ಷಕರ ಕೊಠಡಿಯ ಗೋಡೆ ಆಕಾಶ ನೀಲಿ ಬಣ್ಣವಿದೆ.

ನೆಲಕ್ಕೆ ಕೆಂಪು ಬಣ್ಣದ ಕಾರ್ಪೆಟ್ ಅನ್ನು ಹಾಕಿದ್ದಾರೆ.

ಇಲ್ಲಿ ಒಬ್ಬ ವ್ಯಕ್ತಿ ಕೈಯಲ್ಲಿ ಚಿಕ್ಕ ಬುಕ್ ಹಿಡಿದಿದ್ದಾನೆ.

ಒಂದು ಲ್ಯಾಂಪ್ ಹಾಗು ಹೂ ಗುಚ್ಛದಂತಹ ಗಿಡ ಗಾರ್ಡನ್ ನಲ್ಲಿ ಇದೆ.

ನೆಲಕ್ಕೆ ಬಂಗಾರದ ಬಣ್ಣ ಮತ್ತು ಕೆಂಪು ಮಿಶ್ರಿತ ಮ್ಯಾಟನ್ನು ಹಾಕಿದ್ದಾರೆ.

ಇಲ್ಲಿ ಒಂದು ಸ್ಟೋನ್ ಲ್ಯಾಂಪ್ ಇದೆ.

ಕೇಕ್ ಮೇಲೆ ಗುಲಾಬಿ ಮತ್ತು ನೇರಳೆ ಕಲರ್ನ ಹೂವನ್ನು ಬಿಡಿಸಿದ್ದಾರೆ.

ಇದು ಆಟದ ಮೈದಾನ ಕ್ರಿಕೆಟ್ ಆಟ ಆಡುತ್ತಿದ್ದಾರೆ.

ಬೀದಿ ದೀಪ ಅಳವಡಿಸಿದ್ದಾರೆ ಮೈದಾನದ ಸೈಡ್ನಲ್ಲಿ ಹಸಿರು ಹುಲ್ಲು ಬೆಳೆದಿದೆ.

ಅಂಗಡಿಯ ನಾಮಫಲಕವನ್ನು ಹಳದಿ ಬಣ್ಣದ ಬೋರ್ಡ್ ನಲ್ಲಿ ಹಾಕಿದ್ದಾರೆ.

ಅಲ್ಲಿನ ಜಾಹೀರಾತು ಲಕೋಟೆಯನ್ನು ಅಂಗಡಿಯ ಮುಂದೆ ಕಟ್ಟಿದ್ದಾರೆ ಅಲ್ಲಿ ಐಸ್ ಕ್ರೀಮ್ ಫ್ರಿಡ್ಜನ್ನು ಇಟ್ಟಿದ್ದಾರೆ.

ಮುಂದೆ ಪೊರಕೆಗಳು ಬಕೆಟ್ ಗಳು ಮ್ಯಾಟ್ ಗಳನ್ನು ಜೋಡಿಸಿದ್ದಾರೆ.

ನೀಲಿ ಕಲರ್ ನ ಐರನ್ ಶೀಟ್ ನ್ನು ಮೇಲೆ ಮತ್ತು ಸೈಡ್ ಗೆ ಹಾಕಿದ್ದಾರೆ.

ಕಬ್ಬಿಣದ ಕಂಬ ಹಾಗು ರೂಫಿಂಗ್ ಅಳವಡಿಸಲಾಗಿದೆ.

ಹೊರಗೆ ರೆಡ್ ಕಲರ್ ಗಾಡಿ ನಿಂತಿದೆ.

ಕೇಕ್ಗಳು ಬಿಳಿ ಕೇಸರಿ ಕಪ್ಪು ಮುಂತಾದ ಕಲರ್ನ ಕೇಕ್ ತಯಾರುಗೊಳಿಸಿ ಇಟ್ಟಿದ್ದಾರೆ.

ಇಲ್ಲಿ ಗುಲಾಬಿ ಚೆಂಡು ಹೂವು ಮಿಶ್ರಿತವಾದ ದಪ್ಪದ ಹಾರವಿದೆ.

ಬೈಕ್ ಕಾರ್ ಲಗೇಜ್ ಆಟೋ ರಸ್ತೆಯ ಮೇಲೆ ಚಲಿಸುವ ಹಾಗೆ ನಿಂತಿದೆ.